ಅಂದ್ರೆ ಕಲ್ಲಲ್ಲಿ ಹಂಪೆ ಗುಡಿ ಕಟ್ ಯಾರಲ್ಲ ಚೆನ್ನಾಗೈತೆ ಇವಾಗ ನಾವು ಹಂಗೆಲ್ಲಾ ಮಾಡಕ್ ಆಗ್ತದಾ ಇವಾಗ ಹಂಗೆಲ್ಲಾ ಮಾಡಕ್ ಆಗೋದಿಲ್ಲ ಚೆನ್ನಾಗೈತೆ ಹಂಪೆ ಗುಡಿ ಎಲ್ಲ ಚೆನ್ನಾಗೈತೆ .

ನಮ್ಮನೇಲೇನು ಕಾರು ಇಲ್ಲ ನಮ್ಮಣ್ಣನ ಹತ್ರ ಐತೆ ಚೆನ್ನಾಗೈತೆ ಕಾರ್ .